ಎಂಟ್ರಿ ಅಂತ ಹೇಳಬಹುದು ಇದಕ್ಕೆ ಫೋರ್ ಜಿ ಸರ್ವಿಸ್ ಇದೆ. ಆವಾಗಿನ ಫೋರ್ ಜಿ ಸಿಮ್ಮನ ತರೋಲಿಕ್ಕೋಸ್ಕರ ಈ ಜಾಗವನ್ನು ತೋರ್ಸಿದಾರೆ ಅನ್ಸುತ್ತೆ ಆ -- ಅವಾಗಿನ ಇಮೇಜ್ ಅಂತ ಹೇಳಿ ಹೇಳಬಹುದು ಇದನ್ನ. ಹಳೆ ಕಾಲದ ಇಮೇಜ್ ಇದರ ಒಳಗಡೆ ತುಂಬಾ ಲೈಟಿಂ --

ಒಂದು ದೊಡ್ಡ ಬಾರನ್ನು ಸಹ ಮಾಡಿದ್ದಾರೆ ಪಕ್ಕ ಯಾವ್ದೋ ಒಂದು ಮ್ಯೂಸಿಯಂ ಸಹ ಇದೆ.

ಮನೆಯ ಮುಂದೆ ಬೇಕಾದಾಗ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಮಕ್ಕಳಿಗಾಗಿ ಮಾಡಿರ್ತಕ್ಕಂತ ಸ್ವಿಮ್ಮಿಂಗ್ ಪೂಲ್ ಮಾಲೀಕರು ಆ ಮನೆಯ ಮಾಲೀಕರು ಬೇಕಾದಾಗ ಮಕ್ಕಳಿಗೋಸ್ಕರ ಆಡ್ಲಿಕ್ಕೆ ಅಂತ ಮಾಡಿದು .

ಬ್ಯಾಟ್ಸಮನ್ ಆಗಿ ನಿಂತ್ಕೊಂಡಿದ್ದಾರೆ ಬ್ಯಾಟ್ ಹಿಡಿದುಕೊಂಡಿದರೆ ಸಹ ಸುತ್ತ ಮುತ್ತ ಹರಡಿ --

ಅಣ್ಣಾವನ್ನು ಕುಗ್ಗುತ್ತಾ ಕೂಗುತ್ತಾ ತಗೊಂಡು ಹೋಗ್ತಾ ಇರೋ ರೀತಿನಿವ್ ಆಕಾಶ್ ದಲ್ಲಿಕಾಣ್ತಾಇರುವಂತಹದ್ದು ಇಮೇಜ್ ದಲ್ಲಿ ಕಾಣ್ತಾಇರುವಂತಹದ್ದು ಮತ್ತೆ ಇಲ್ಲಿ ಸಿಮೆಂಟ್ ರೋಡ ಹೆ ಸ್ಲಾಪ್ ಗಳನ್ನೂ ಹಾಕಿದ್ದಾರೆ.

ಒಬ್ಬ ಟೀ ಶರ್ಟ್ ಹಾಕೊಂಡಿದ್ದಾನೆ ಒಬ್ಬ ಪ್ಯಾಂಟ್ ಹಾಕೊಂಡಿದ್ದಾನೆ ಮತ್ತೊಬ್ಬ ಜರ್ಕಿ ಹಾಕೊಂಡು ನಿಂತು ಕತ್ತಲೆಯಲ್ಲಿ ಲೈಟ್ ಅನ್ನೋ ಹಾಕಿಕೊಂಡು ಕೆಲಸವನ್ನು ಸಹ ಇಲ್ಲೇ ಮಾಡುತ್ತಿದ್ದಾರೆ ರಾತ್ರಿ ವೇಳೆ ಯಲ್ಲಿ.